ಬಿಜಾಪುರ ಅತ್ಯಂತ ಫೇಮಸ್ ಆದ ಟೆಂಪಲ್ ಅಂದ್ರೆ ಸಿದ್ದೇಶವರ್ ಗುಡಿ ಸಿದ್ದೇಶ್ವರ್ ಗುಡೀ ಮತ್ತೆ ಆದಿಲ್ ಶಾಹಿ ಕಾಲದಿಂದಾನು ಸಿದ್ದೇಶ್ವರ ಗುಡಿ ಐತಿ ಇಲ್ಲಿ ಯವ್ವ.

ಅಗ್ದಿ ನೋಡ್ರಿ ಇಲ್ ಎಲ್ಲಾ ದಾರ ಗೀನ ಪೋಣಿಸಿ ಏನೇನ ಅರ್ಬಿ ಮಾಡಾತಾರ.

ಎನ್.ಸಿ.ಸಿ. ಪೆರೇಡ್ಗಳು ಧ್ವಜಾರೋಹಣ ಇದೆಲ್ಲ ಬಹಳ ಚೆನ್ನಾಗ್ ಮಾಡ್ತಾರಾ ಪ್ರತಿಯೊಂದು ಕಾಲೇಜಿಂದ್ ಹುಡುಗುರೂ --

ಪ್ರತಿಯೊಂದು ಹೋಟೆಲ್ ಒಳಗೊ ಒ ಟೂರಿಸ್ಟ್ ಳಿಗಾಲಿ ಬ್ಯಾರೆ ಊರಿಂದ ಬಂದೋರಿಗಾಲಿ ಉಳಿಕೊಳ್ಳೋಕೆ ವ್ಯವಸ್ಥೆ ಬಾರಿ ಮಸ್ತ್ ಐತಿ ಮತ್ ಬಿಜಾಪುರದಾಗ ಒಳಗ್ ಹಾಗಾ ಒಂದ್ ಸಸ್ತಾ ಹೋಟೆಲ್ಗಳು ಇವೆಯಲ್ಲ.

ಸಸ್ತಾ ಹೋಟೆಲ್ ಗಳು ಮತ್ತ್ ಬೆಸ್ಟ್ ಕ್ವಾಲಿಟಿ ಸರ್ವ್ ಮಾಡ್ತಾರ.

ಸೊ ಹಂಗಂಗಾ ದೇವ್ರಗ್ ಹೇಳ್ಬೇಕು ಮನುಷ್ಯ ಅಂತ ಹೇಳ್ತಾಯಿತಿ.

ಇದು ನೋಡಿದ್ರ ಕಲ್ಮೇಶ್ವರ ಗುಡಿ ಐತಿ .ಅಂದ್ರ ಹಳಿ ಕಾಲದಾಗ ನಡೆದುಕೊಂಡಂಥ ದೇವ್ರ ಗುಡಿಗಳು ಇವೆಲ್ಲ ಸಿದ್ದೇಶ್ವರ ಗುಡಿ ಕಲ್ಮೇಶ್ವರ ಗುಡಿ ಸಿದ್ದಾರೂಢ ಮಠಗಳು.

ಎಲ್ಲ ಹಿಂಡ್ಕಿನ್ ಮುಂದಿನ ಬಂದಂಥವು ಇರ್ಲಿ ಏನ್ ಗುಡಿಗಳು ಫೇಮಸ್ ಅಂಬ್ ಅಂತ.

ಎಷ್ಟು ಮಸ್ತ್ ಮಾಡ್ಯಾರಲ್ಲ ಫಸ್ಟ್ ಎಲ್ಲಿ ವಿಚಾರ ಬರ್ತಡ್ ಎಂದ್ ಗೌಡ್ರ ಹೊಸ ಹೊಸಾದ್ ಮಾಡ್ ತಿರತರ ಇಲ್ ಬಿಜಾಪುರ್ನಗ.